ಇಲಿ ಬೆಂಕಿ ಅನಾಹುತ ಆದಾಗ ಆರಿಸುವಂತ ಮಾಪನವನ್ನು ಕಾಣಬಹುದು.

ಹಾಗು ಈ ಕಾರು ಒಂದಿನ ಒಂದು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಂತುಕೊಂಡಿದೆ.

ಈ ದೃಶ್ಯದಲ್ಲಿ ನಾವು ಒಂದು ರೂಮನ್ನು ಕಾಣಬಹುದು

ಮತ್ತು ಇಲ್ಲಿ ಇಂದು ಗ್ಲಾಸ್ ಗಳನ್ನು ಕಾಣಬಹುದಾಗಿದೆ ಅವುಗಳು ಸುತ್ತಲು ಇವೆ.

ಮತ್ತು ಒಳಗಡೆ ಹಲವಾರು ಬಗೆಯ ಬ್ರಾಂಡೆಡ್ ಟೈರ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಎರ ನಳಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಕ್ಲಿನಿಕ್ ಅನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಪಾರ್ಕನ್ನು ಕಾಣಬಹುದು.

ಈ ದೃಶ್ಯವು ರಾತ್ರಿ ತೆಗೆದಿರುವ ದೃಶ್ಯವಾಗಿದ್ದು--

ಹಾಗೂ ಇಲ್ಲಿ ಹಲವಾರು ಡಾಕ್ಟರ್ಸ್ ಗಳು ಮಾಸ್ಕ್ ಅನ್ನು ಹಾಕಿಕೊಂಡು ನಿಂತುಕೊಂಡಿರುವಂತಹ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಜನರು ಪಾಳೆ ಹಚ್ಚಿರತಕ್ಕಂತ ದೃಶ್ಯ ನೋಡಬಹುದಾಗಿದೆ.

ಹಾಗೂ ಹಿಂದುಗಡೆ ಟ್ರಾಲಿ ಹಾಗೂ ಈ ಟ್ರಾಲಿ ಯು ಅನ್ಲೋಡ್ ಮಾಡುತ್ತಿರುವಂತಹ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕೆಳಗಡೆ ಒಂದು ಬರ್ಕ ಹಾಗೂ ಅದರ ಮೇಲೆ ಕೆಲವು ಎಲೆಗಳನ್ನು ನೋಡಬಹುದು.

ಮತ್ತ ಹಸಿರಂತ ಗಿಡ ಮರಗಳನ್ನು ನೋಡಬಹುದು.